ನೋಡಲು ಈ ಚರ್ಚ್ ಅಧ್ಬುತವಾಗಿ ಮಿಂಚಿನಿಂದ ಕಾಣಿಸುತ್ತಿದೆ. ನೋಡಲು ರಾತ್ರಿಯ ವೇಳೆ ಇಲ್ಲೊಂದು ಫಂಕ್ಷನ್ ಇರಬಹ --

ಈ ಚಿತ್ರದಲ್ಲಿ ಕಾಣಿಸುತ್ತಿರುವುದು ವಿಜಯ ಕಾಫೀ ಚಾ ಪುಡಿ ಕಾಫೀ ಪುಡಿ ಮಸಾಲೆ ಐಟಮ್ಸ್ ದೊರೆಯುವ--

ಒಂದು ಹೊಲ್ಸೇಲ್ ದರದಲ್ಲಿ ಸಿಗುವಂತಹ ಅಂಗಡಿ ನೋಡಲು ಇಲ್ಲಿ ಎಲ್ಲಾ ತರಹದ ಮಸಾಲೆ ಐಟಂಗಳು ಮತ್ತು ಕಾಫೀ ಪುಡಿ ಚಾಪುಡಿಗಳು ದೊರಕುತ್ತ --

ಈ ಚಿತ್ರದಲ್ಲಿ ಕಾಣಿಸುತ್ತಾ ಇರುವುದು ಇದೊಂದು ಏರ್ಪೋರ್ಟ್ ಇರಬಹುದು.

ನೋಡಲು ಹಲವಾರು ಅಂಗಡಿಗಳು ಸಾಲಾಗಿ ಕಾಣಿಸುತ್ತವೆ.